ಈ ಚಿತ್ರದಲ್ಲಿ ನಾವು ಒಂದು ಸ್ಟೇಷನರಿ ಅಂಗಡಿಯನ್ನ ನಾವು ನೋಡಬಹುದು. ಇಲ್ಲಿ ವಿವಿಧ ರೀತಿಯ ಒಂದು ಬುಕ್ ಗಳಿದೆ ಮತ್ತೆ ಜೋಮೆಟ್ರಿ ಬಾಕ್ಸ್ ಪೆನ್ಸಿಲ್ ಪೆನ್ ಎಲ್ಲಾ ಸಿಗುವಂತಹ ಅಂಗಡಿಯಿದು. ಮತ್ತೆ ವಿವಿಧ ರೀತಿಯ ಪೆನ್ನು ಸಹಾ ಇಲ್ಲಿ ಜೋಡಿಸಲಾಗಿದೆ.